ಇಕಡಿ ಎಲ್ಲಾ ಮನಸ್ಯಾರ ನಿಂತಾರ ಇಕ ಮ್ಯಾಲಿಂಧ ಎಲ್ಲಾ ಮನಷ ಹೋಗತಾರ ಅವ್ರು--

ದೊಡ್ಡ ದೊಡ್ಡ ಡೋಲಾ ತಗೋಲಾತಾರ ಬಾಯ್ಸ್ ತಕ್ಕೊಂಡಾರ ಎಲ್ಲಾ ಮತ್ತ ಗರ್ಲ್ಸ್ ಅಂತರು ಟುನ್ ಟುನ್ ಹಿ ಮಾಡತ್ ತಗೋಳ್ ತಕೊಂಡಿ ಮತ್ತ ಸೇಮ್ ಡ್ರೆಸ್ ಹಾಕೊಂಡಾರ ಎಲ್ಲಾರ ಬಾಯ್ಸ್ ಬಾಯ್ಸ್ ಮತ್ತ ಗರ್ಲ್ಸ್ ಗರ್ಲ್ಸ್ .

ಹಿಂದ್ ಹಿಂದ್ ಹೊರಗ್ ನಿಂತ್ ಮಾತಾಡೋದು ಗಾಜಿನ ಮೇಲೆ ಕಾಣುತ್ತದವ.

ಇಲ್ ಬ್ಯಾನರ್ ದಾಗ ಎಲ್ಲ ಡೀಟೇಲ್ಸ್ ಅವ ಅದುರ್ ಮತ್ತು ತಳಗ ಗಂದ್ರು ಕಾಲ್ ಮಾಡದ್ ಎರಡ್ ನಂಬರ್ ಅನು ಕಾಣ್ ತಾವ.

ಇದು ಒಂದು ರೊಡಿನ್ ಪಿಚ್ಚರ್ ಅದ.

ಇದು ಒನ್ ಹಾಸ್ಪಿಟಲ್ ಒಳಗಡೆಂದು ಫೋಟೋ ಅದ.

ಅಲ್ಲಿ ಒಂದು ಕ್ಯಾಲಂಬಿ ಕಾಣುತದು ರೂಮ್ ಎರಡು ರೂಮ್ ಕಾಣುತ್ತವ ಒಂದು ಹಟ್ಟಿ ಕುಳ್ಳಿಂದದ ಅಲ್ ಟೇಬಲ್ ಚೇರ್ ಕಾಣದ.

ಎಲ್ಲರೂ ವರ್ಕ್ ಮಾಡ್ಲತಾರಾ ವರ್ಕ್ ಮಾಡ್ಲತಾ ಬಿಜಿ ಅವಾ ಮಾರ್ಕ್ಸ್ ಬಿ ಹಾಕ್ --

ಬಾಟಲ್ನಾ ಗ್ ಬ್ಲಾಕ್ ಕಲರ್ದು ಕಾಣುತ್ತದೆ ಏನಾರಾ ಅದು ಇಲ್ ಎರಡು ಫೋಟೋಸ್ ಅವ ಗ್ವಾಡಿ ಮ್ಯಾಲ್ --

ಮತ್ತ ಮ್ಯಾಲ ಹಿಂಗ ಇದು ಅದಲ್ ಸ್ಟ್ರಾಪ್ ಮತ್ತ ಎ_ಸಿ ಗೋಡಬಿ ಕಾಣ್ಲಾತಾವ ಆಕಡಿ ಸೈಡಿ ಗ ಒಂದ ಕಾರ ಅದ ಅ --

ಮತ್ತ ಆ ಇದು ಸೆಂಟರ್ ನಾಗ ಅಂದ್ರು ವ ಒಂದು ಸ್ಟ್ಯಾಚು ಅದ ಅವರ್ ಮ್ಯಾಲ್--

ಇದರ ಹೆಸರು ಅಂದ್ರೆ ಶ್ರೀ ಸಿದ್ದೇಶ್ವರ ಎಂತ ಎಟರ್ ಪ್ರೈಸಸ್ ಅಂತ ಅದ.

ತಂದ ಒಂದ ದೊಡ್ಡದ ಹಾರಬಿ ಅದ ಅದರ ಸೆಂಟರ್ ನಾಗ ಮುರ ಅ ಗೋಲ ಗೋಲ ಅವಾ ಅದು ಇಡತಾವ --